ಇದರ ಕೆಳಗೆ ಲೈಟ್ ಗಳನ್ನು ಹಾಕಿದ್ದಾರೆ.

ಅವರ ಅಕ್ಕ ಪಕ್ಕದಲ್ಲಿ ಬಿಳಿ ಬಣ್ಣದ ಬಾಕ್ಸ್ ತರಹದ ವಸ್ತು ಇದೆ.

ಚಿತ್ರದಲ್ಲಿ ಆಡಿಟೋರಿಯಂ ತರದ ದೃಶ್ಯವೊಂದನ್ನು ನೋಡಬಹುದು.

ಮುಂದೆ ಜನರು ಕುಳಿತುಕೊಳ್ಳಲು ಕಪ್ಪು ಬಣ್ಣದ ಕುರ್ಚಿಯನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಹುಡುಗ ಮತ್ತು ಒಂದು ಹುಡುಗಿ ನಿಂತಿರುವುದನ್ನು ನೋಡಬಹುದು.

ಇದರ ಮೇಲೆ ಮೌಂಟ್ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜು ಎಂದು ಗುಲಾಬಿ ಬಣ್ಣದಲ್ಲಿ ಬರೆದಿದ್ದಾರೆ.

ಕವರ್ ಗಳಲ್ಲಿ ಏನನ್ನು ಹಾಕಿ ನೇತು ಹಾಕಿದ್ದಾರೆ.

ಇದ್ರ ಹಿಂದೆ ಜಿಮ್ ಎಕ್ವಿಪ್ಮೆಂಟ್ ಗಳು ಇವೆ.

ಅಲ್ಲಿ ಮೂರು ಕಪ್ಪು ಕುರ್ಚಿಯನ್ನು ನೋಡಬಹುದು.

ಇಬ್ಬರು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ಹಳದಿ ಬಣ್ಣದ ಬಿಲ್ಡಿಂಗ್ ಅನ್ನು ನೋಡಬಹು--

ಇದರ ಮುಂದೆ ಕಪ್ಪು ಬಣ್ಣದ ಗೇಟ್ ಇದೆ.

ಒಳಗೆ ಮತ್ತು ಹೊರಗೆ ಜನರು ನಿಂತಿದ್ದಾ--

ರಸ್ತೆಯ ಅಕ್ಕಪಕ್ಕ ಹಸಿರು ಮರಗಳು ಇದೆ.

ಈ ಚಿತ್ರದಲ್ಲಿ ಜಿಮ್ ಒಂದರ ದೃಶ್ಯವನ್ನು ನೋಡಬಹುದು.

ಮೇಲೆ ಎಲೆಕ್ಟ್ರಿಕ್ ವಯರ್ ಗಳನ್ನು ನೋಡಬಹುದು.